ಮೋಡಗಳು ಕವಿದು ಕೊಂಡಿರುವುದು ದೊಡ್ಡ ದೊಡ್ಡ ಕಲ್ಲುಗಳು ಬೋಟ್ --

ಚಿಕ್ಕ ಚಿಕ್ಕ ಕಿಟಕಿಗಳು ಕಂಬಿಗಳು --

ಒಂದು ದೊಡ್ಡ ಚಿಕ್ಕ-ಚಿಕ್ಕ ಕಿಟಕಿಗಳು ಒಬ್ಬ ಮನುಷ್ಯ ಎರಡು ಹಕ್ಕಿಗಳು ಅಹ್ ಉದ್ದನೆಯ ಬಾಲ ಬ್ಲೂ ಅಹ್ ಕೇಸರಿ ಕಲರ್